ಎರಡ್ ರೆಡ್ ಕೆಂಪನ್ ಕಲರ್ ಟೊಮ್ಯಾಟೋ ಸಾಸ್ ಡಬ್ಬಿಯಾವ ಹೊರಗ್ ಒಬ್ಬ ಮನುಷ್ಯ ನಡ್ದನ.

ಕೈ ತೊಳ್ಕೊಬೇಕು ನಳಾಗ ವೆಸ್ಟರ್ನ್ ಕುಡ್ಡಿಗಳ್ ಅವ.

ಮ್ಯಾಲ ವೈಟ್ ಕಲರ್ ಲೈಟ್ ಅವ ಪಂಕ ಗುಳವ.

ಒಂದು ಝಂಡ ಅವ ವೈಟ್ ಕಲರ್ ದ ಬ್ಯಾನರ್ ಅದ.

ಮುಂದ್ ಬುಕ್ ಗುಳವ ಗೈಡ್ ಅವ.

ಕೆಂಪನ ಕಲರ್ ಚಾದರ್ ಹಾಸ್ಯರ್ ಮ್ಯಾಲ ಲೈಟ್ ಗೊಳ ಅವಾ.

ಇದು ಒಂದ್ ತರಕಾರಿ ದುಃಖಾನದ ಒಂದು ಕ್ಯಾರೆಟ್ ದಾಗ ಎಲ್ಲಾ ತರಕಾರಿ ಇಟ್ಟಿಂದದ ಗಾಜರ್ ಅದ.

ಇದೊಂದು ಜಿಮ್ ಸೆಂಟರ್ ಆದ ಜಿಮ್ ಮಾಡೋದೆಲ್ಲ ಸಾಮಾನ್ ಗೋಳ್ ಅವ.

ಮುಂದೊಂದು ಆಟೋ ನಿಂತಿದ್ದಾದ ನೀಲಿ ಕಲರ್ ದು ಅದರೊಳಗ ಚೀಲಗಳು ಇಟ್ಟಿದ್ದದ.

ಅಲ್ ಮುಂದ್ ಒಬ್ಬುರ್ ಅಂಕಲ್ ನಿಂತಾರ ಅವರ್ ಕೈದಾಗ್ ಪೇಪರ್ ಅದ.

ಪೋಸ್ಟರ್ ಹಚ್ಚಿಂದದ ಮ್ಯಾಲ್ ಅದರ ಮ್ಯಾಲ್ ಜೆರಾಕ್ಸ್ ಮೆಷಿನ್ ಅದ.

ಕ್ಯಾಮೆರ ಅದ ಮತ್ ಮುಂದ್ ದರ್ವಾಜ ಅದ ಒಳಗಿನ ಪರ್ದ ಹಚ್ಚಿಂದವ.

ಶ್ರೀ ಸಿದ್ಧಾರೂಢ ಧರ್ಮಾರ್ಥ ಆಸ್ಪತ್ರೆ ಅದ.

ಇದು ಒಂದ್ ರೂಮ್ ಅದ ಮೂಲ್ಯಾಗ್ ಕರಂದ್ ಕಲರ್ ಕುರ್ಚಿಗಳ್ ಇಟ್ಟಿಂದವ.

ಮ್ಯಾ ಮ್ಯಾಗ್ ನೀಲಿ ಕಲರ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ದ್ ಬೋರ್ಡ್ ಅದ.

ಮತ್ ಮೂವರು ನಿಂತಾರ ಅಲ್ ತರಾಜು ಅದ ಸೈಡ್ ಇಗ್ ಒಂದ್ ಬೈಕ್ ದುಖಾನ್ ಅದ.

ಎರಡು ಕುರ್ಚಿ ಅವ ಮೂಲ್ಯಾಗೆ ಎರಡು ಕೂಲರ್ ಅವ ಮತ್ತೊಂದು ಅಲ್ಮಾರಿ ಅದ ಮ್ಯಾಗ್ ಫ್ಯಾನ್ ಗಳು ಅದ.

ಮತ್ತೆ ಅಲ್ ಕೆಳಗೆ ಚಪ್ಪಲ್ ಗುಳವ ಮ್ಯಾಗ್ ಲೈಟ್ ಗುಳ್ ಅವ.

ಇದು ಪ್ರಗತಿ ಬುಕ್ ಸೆಂಟರ್ ಅದ ಹೊರಗ್ ಇಬ್ರ ಮನುಷ್ಯರ್ ಕುಂತರ.

ದೊಡ್ ದೊಡ್ಡು ಬಂಡೆಗಳವ ಅಲ್ ಥೊಡೆ ನೀರ್ ಅವ.

ಇದು ಒಂದು ಸೈಕಲ್ ದುಕಾನ ದ ಕೆಳಗ್ ಸೈಕಲ್ ಹಚ್ಚಿಂದದ.

ಸಿಮೆಂಟಿ ನ್ ಚೀಲ ಬಿದ್ದವ ಮ್ಯಾಗ್ ಮೂರ್ ಪಿಲ್ಲರ್ ಅವ.

ಇದು ಒಂದು ರೂಮ್ ಅದ ಕರನ್ ಕಲರ್ ಕುರ್ಚಿಗುಳವ.

ಒಂದು ಮುರ್ಚ್ ಕುರ್ಚಿಗಳದ ಚಿಡಿಮೆಗೊಂದು ಕಾಟಾನ ದ.